ಬುದ್ದನ್ಡ್ ಟೆಂಪಲ್ ಅನ್ಸತ್ತ ನೋಡಾಕ ಎಸ್ಟ್ ಶಾಂತ ಆಯ್ತ್ ಅಂದ್ರ್ ಅಲ್ ಕುಂತ್ರ ಹಂಗ ಕುಂತ್ ಬಿಡ್ಬೇಕ ಅನ್ಸತ್ ನೋಡ ಒಂದ್ ಸಂಜಿ ಮಟಾನೂ.

ನಾನ ಫಸ್ಟ್ ಟೈಮ್ ನೋಡಿದ್ ಕೂಡ್ಲೆ ಇದನ್ನ ಬ್ಯಾಂಕ್ ಮಾಡ್ಬಿಟ್ಟಿದ್ದೆ ನೀಲಿ ಬಣ್ಣ ಹೊಡೆದಿದ್ ನೋಡಿದ್ರ ಎಸ್ ಬಿ ಐ ಬ್ಯಾಂಕ್ ಅವ್ರು ಕೆನರಾ ಬ್ಯಾಂಕ್ ಅವ್ರು ಎಲ್ಲ ಹಿಂಗ ಅಲ್ಲ ನೀಲಿ ಬಣ್ಣ ಬಡಿಯೋದ . ನೋಡಿದ್ರ ಯಾವ್ದೋ ಡಿಗ್ರಿ ಕಾಲೇಜ ಇರಬೇಕ ಅನ್ಸತ್ತ.

ಇದು ಎಲ್ ಬರತ್ ಅಂತ ಗೊತ್ತಾತ್ ಏನ್ ನಿಮ್ಗ್ ? ಸಿಟಿ ಶಾಪಿಂಗ್ ಸೆಂಟರ್ ನಮ್ ಧಾರ್ವಾಡ್ ಸಂಗಮ್ ಸರ್ಕಲ್ ಐತಲ ಅಲ್ಲೇ ಬರುತ್ತ. ಯರ್ರಾರ ಬ್ಯಾರೇದಾವ್ರ ಗೊತ್ತಿರಲಾರದವ್ರ ಎಲ್ರ ಹೋಗ್ಬೇಕ ಏನ್ರ ಶಾಪಿಂಗ್ ಮಾಡ್ಬೇಕ್ ಓರ್ನಾಮೆಂಟ್ಸ್ ತಗೋಬೇಕ ಅಂತ ಅಂತಾರಲ್ಲ ಇಲ್ಲಿ ಕಳಿಸ್ಬಿಡ್ರಿ.

ಮುಂದ್ ನೋಡಕ್ ಅಷ್ಟ್ ಚೆಂದ ಕಾಣೊವಲ್ದು ಹಿಂದ್ ಎಲ್ಲಾ ಹೊಲಸ್ ಇಟ್ಕೊಂಡ್ ಬಿಡೋದು. ಹೊಲಸೆಲ್ಲ ಇಲ್ಲೇ ಒಗೆಯೋದು ಅದನ್ನ ಯಾವಾದರೂ ಕಾರ್ಪೋರೇಶನ್ ದವ್ರಿಗೆ ಹೇಳಿ ಕ್ಲೀನ್ ಮಾಡ್ಸಿ. ಆಮೇಲ್ ನಾಳೆ ಸೊಳ್ಳೆ ಆದ್ವ್ ಅಂದ್ರ ನಿಮಗೆ ಪ್ರಾಬ್ಲಮ್ ಆಕ್ಕೆತಿ ಮುಂದ.